ಇಲ್ಲಿ ಬಹಳಷ್ಟು ಬಲೂನ್ಸ್ ಗಳು ಕೂಡ ಕಾಣುತ್ತಾಯಿವೆ ಬಲೂನ್ಸ್ --

ಇಲ್ಲಿ ಎದುರುಗಡೆ ಚಮಾಟ ಸೂಪರ್ ಬಜಾರ್ ಅಂತ ಇದೆ.

ಎಲ್ಲ ವಸ್ತುಗಳನ್ನ ಹೊರಗಡೆ ಕೂಡ ಇಟ್ಟುಕೊಂಡಿದ್ದಾರೆ ಹೊರಗಡೆ ಒಂದು ಬೈಕ್ ನಿಂತಿದೆ ಸೈಕಲ್ ನಿಂತಿದೆ.

ಮತ್ತು ಬಾಕ್ಸ್ ಗಳಲ್ಲಿ ಕೂಡ ಇಟ್ಟಿಕೊಂಡಿದ್ದಾರೆ ವಸ್ತುಗಳು--

ವಿಳಾಸವಿದೆ ಮೊಬೈಲ್ ನಂಬರ್ ಕೂಡ ಇದೆ.

ಕಟ್ಟಡಗಳು ಕೂಡ ಇವೆ ಮೆಟ್ಟಿಲುಗಳು ಕೂಡ ಕಾಣುತ್ತಾ ಇವೆ.

ಮತ್ತು ಹರಿಯಲ್ಲಿ ನೀರನ್ನು ಹಾಕಿಟ್ಟಿದ್ದಾರೆ ಹರಿಯ ಮೇಲ್ಗಡೆ ಒಂದು ಗ್ಲಾಸ್ ಇಟ್ಟಿದ್ದಾರೆ.

ಇದು ಒಂದು ಮುಸ್ಲಿಂ ಅರ ರೂಮ್ ಇದೆ.

ಇಲ್ಲಿ ಒಳಗಡೆ ಲೈಟ್ ಇದೆ ಫ್ಯಾನ್ ಇದೆ.